ಗಾಡಿಗಳು ಪೆಟ್ರೋಲ್ ವ ತ ತುಂಬ್ಸ್ಕೊನಾಕ ಬರ್ತಾ ಇದೆ .

ಹಾಗು ಅಂಗಡಿಯ ಒಳಗೆ ಕೆಲವು ಮಂದಿ ನಿಂತಿದ್ದಾರೆ.

ಮೂರ್ತಿಗಳು ಹಳೇ ಕಾಲದಲ್ಲಿ ಇರುತ್ತವೆ ನೋಡೋದಕ್ಕೆ ಬಾರಿ ಚಲೋ ಅನ್ಸುತಾವೆ .

ತ್ರೀ ಟು ಫೋರ್ ಟೈಮ್ಸ್ ಬಂದು ಇಲ್ಲಿ ನಮಾಜ್ ಮಾಡ್ತಾರ .

ಇದು ಆಕ್ಸಿಸ್ ಬ್ಯಾಂಕ್ ಇದ್ರಲ್ಲಿ ಜಿರೋ ಬ್ಯಾಲೆನ್ಸ್ ಅಕೌಂಟ್ ಲಿಂದ ಜಿರೋ ಬ್ಯಾಲೆನ್ಸ್ --

ಇದು ಆಕ್ಸಿಸ್ ಬ್ಯಾಂಕ್ ಇದ್ರಲ್ಲಿ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಜೀರೋ ಬ್ಯಾಲೆನ್ಸ್ --

ಇದು ಒಂದು ನದಿ ಡ್ಯಾಮು ಬಹಳ ಹಳೆ ಡ್ಯಾಮ್ ಇದ್ದಂಗ ಇದೆ .

ನದಿ ಬಂಡೆ ಡ್ಯಾಮ್ ಬಹಳ ವರ್ಷ ಕೆಳಂಗಿದ್ ಡ್ಯಾಮ್ .

ಇದು ಜಿಮ್ಮ್ ಇರ ಇರೋಹಂಗಿದ ಬಾಡಿ ಫಿಟ್ಟೆಸ್ಸ್ ಗೋಸ್ಕರ ಹೋಗೋರು --

‌ ರೋಡ್ ನೋಡ್ರಿ ಎಷ್ಟು ಹಳೆಯದಾಗಿದೆ ಏನ್ ಬಹಳ ಕೆಟ್ಟೋಗಿದೆ ರೋಡ್ ಕೂಡ .

ಇದು ಓಲ್ಡ ಚರ್ಚ್ ಚರ್ಚ್ ಇದೆ. ಕ್ರಿಸ್ಚಿಯನ್ಸ್ ಚರ್ಚ್ ಅಲ್ಲಿ ಹೋಗಿ ತಮ್ಮ ಪ್ರಾ ಪ್ರೇಯರ್ ಮಾಡ್ ಕೊಳುತ್ತಾರೆ .

ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಮತ್ತೆ ಇಲ್ಲಿ--

ಇಲ್ಲಿ ಒಂದು ಬಿಲ್ಡಿಂಗ್ ಕನ್ ಕನ್ಸ್ಟ್ರಕ್ಷನ್ ನಡಿತಾ ಇದೆ ಅಲ್ಲಿ ಉಸುಕು ಹಾಕಿದಾರೆ ಅಲ್ಲಿ --

ಬಾಳ ದೊಡದು ಇದ್ದಂಗೆ ಇದೆ ಬಾರಿ ಚಲೋ ಇದೆ ಈ ತರ ಮಾಡಲ್ಸ್ ಈಗ ಕಡಿಮೆ ಕಟ್ಸೋದು ಬಾರಿ ಚಲೋ ಇದೆ.

ಇಲ್ಲಿ ಒಂದು ಕಂಪೌಂಡ್ ಇದೆ ಕಂಪೌಂಡ್ನ ಒಳಗಡೆ ಇಲ್ಲಿ ಎಲ್ಲಾ --

ಬಹಳ ದೊಡ್ಡ್ ಬಿಲ್ಡಿಂಗ್ ಆಗಿದಂಗೆ ಇದೆ ಹಂಗಾಗಿ ಬಾಳ --

ಬಹಳ ದೊಡ್ಡ್ ಬಿಲ್ಡಿಂಗ್ ಆಗಿದಂಗೆ ಇದೆ ಹಂಗಾಗಿ ಬಾಳ --

ಮುಸ್ಲಿಮ್ಸ್ ಒಂದು ನಮಾಜ್ ಗೋಸ್ಕರ ಡೈಲಿ ತ್ರೀ ಫೋರ್ ಟೈಮ್ಸ್ ಹೋಗ್ತಾರ ಇಲ್ಲಿ ಹೋಗಿ ನಮಾಜ್ ಮಾಡಕೊಳ್ಳ್ತಾರಾ .

ಸ್ಟೂಡೆಂಟ್ಸ್ ಗೆ ಬೇಕಾಗಿರೋ ವಸ್ತುಗಳು ಸಿಕ್ತಾ ಇದ್ದಂಗ್ ಇದಾವೆ ಇಲ್ಲಿ .

ಬಾಳ ಜಗ್ಗಿ ಐಟಮ್ಸ್ ಇದಾವೆ ನಮ್ಗೆ ಬೇಕಾಗಿರೋ ಸಿಗ್ತಾವ ಶ್ಯಾಂಪು ಓಇಲ್ಸ್ ಬ್ಯಾಗ್ ಗಳು ಅಂತವೆಲ್ಲ ಸಿಗ್ತಾ ಇದಾವೆ ದೊಡ್ಡ್ ಶೋಪ್ ಇದ್ದಂಗೆ.

ಭರತನಾಟ್ಯ ಅನ್ನೋದು ಒಂದು ಒಳ್ಳೆ ಕಲೆ ಅದು. ಅದು ಆಗಿನ ಕಾಲದಿಂದನ್ನು ಅ ಒಳ್ಳೆ ಕಲೆಯಾಗಿ ಐತೆ ಮತ್ತೆ ಈಗ್ಲೂ ಆ ಕಾಲೇನ ಮುಂದ ವರ್ಸ್ಕೊಂಡ್ ಹೋಗಿದಾರೆ.

ಬಾರಿ ಚಲೋ ಕೆಲ್ಸ ಇದು ಈ ತರ ಮಾಡೋದು ಒಂದು ಹುಡುಗ್ರು ಮಾಡ್ತಾ ಇದಾರೆ .

ಫ್ಲೇವರ್ಸ್ ಸಿಗ್ತದೆ ಟೇಸ್ಟ್ ಕೂಡ ಬಾರಿ ಚಲೋ ಆಗಿರುತ್ತವೆ .

ಇಲ್ಲಿ ಕನೆಕ್ಷನ್ ಕೂಡ ಕೊಡ್ತಯಿದಂಗ್ ಇದಾರೆ ಇಲ್ಲಿ ಡಿಶ್ ಕೊನೆಕ್ಷನ್ ಅದರಂಗೆ ಎಲೆಕ್ಟ್ರಿಕ್ .

ಹಿಂದೆ ಒಂದು ಕರ್ಣಾಟಕ ಗೋವೆರ್ನ್ಮೆಂಟ್ ಬಸ್ಸ್ ಬಸ್ಸ್ ಇದಗಿದೆ ಕರ್ಣಾಟಕ ಬಸ್ಸ್ .